ಪಿ.ಯು ಕಾಲೇಜು ಲಿ ನಾವು ಯಾವುದಾದರು ಪ್ರೈಜ್ ಗೆದ್ದಾಗ ನಮಗೆ ಆ ಸರ್ಟಿಫಿಕೇಟ್ ಕೊಟ್ಟು ಇಲ್ಲ ನಮಗೆ ನೆಕ್ಸ್ಟ್ ಜೆನೆರೇಷನ್ ಅಂದ್ರೆ ನೆಕ್ಸ್ಟ್ ನಮ್ಮ ಫ್ಯೂಚರ್ ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಅವ್ರು ನಮಗೆ ಪ್ರೋತ್ಸಾಹ ಮಾಡ್ತಿರ್ತಾರೆ .

ಹಳ್ಳಿ ಊರಲ್ಲಿ ಎಲ್ಲ ಕಪ್ಪು ಬಣ್ಣದ ಡಿಫರೆಂಟ್ ಡಿಫರೆಂಟ್ ಆಗಿ ಅದೊಂದು ವಿಚಿತ್ರವಾಗಿ ಬಣ್ಣದ ಬಾಲ ಆಟ ಆಡ್ತಿರ್ತಾರೆ .

ಯಾವುದೊ ಸೆಲೆಬ್ರಿಟಿ ಯಾವುದೊ ಫಂಕ್ಷನ್ ಅಥವಾ ಫಿಲಂ ಶೂಟಿಂಗ್ ಅಂತ ಕಾಣ್ತದೆ ಸೆಲೆಬ್ರಿಟಿ ಯಾ ಅದಕ್ಕೆ ಅಲ್ಲಿ ಮೇಕ್ಅಪ್ ಮಾಡಿಸಿ ಕೊಂಡು ಡಿಫರೆಂಟ್ ಆಗಿ ಲಕ್ಸುರಿಯಸ್ ಆಗಿ ಮೇಕ್ಅಪ್ ಎಲ್ಲ ಮಾಡಿದಾರೆ .

ಚಿಕನ್ ಚಿಕನ್ ತಿನ್ಬೇಕಾದ್ರೆ ನಾವು ಫ್ರೆಂಡ್ಸ್ --

ಹಂಪಿನ ಆಳಿದರು ಕ್ರಿಶ್ ಶ್ರೀ ಕೃಷ್ಣದೇವರಾಯ ಒಡೆಯರ್ ಅವರು ಎಂತ ಕನಸುಗಳಂತ ಇಷ್ಟು ವವರೆಗೆ ಆದ್ರೂ ಹಿಂಗೇನು ಇದೇ ಹಂಪಿ ನೋಡೂದುಕ್ಕಂತೂ ಬಹಳ ಸುಂದರವಾಗಿದೆ .